ಇದು ಒಂದು ಪೆಟ್ರೋಲ್ ಬಂಕ್ .

ಸಂತೋಷ್ ಪಂಜಾಬಿ ಡಾಬಾ ಅಂತ ಬೋರ್ಡ್ ಹಾಕಿದ್ದಾರೆ.

ಇದು ಒಂದು ದೊಡ್ಡದಾದ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಆಗಿದೆ.

ಹಿಂದೆ ತುಂಬಾ ಮರಗಳು ಇದಾವೆ ಅದು ಕಾಣ್ತಾ ಇದೆ.

ಇದು ಒಂದು ಕಟಿಂಗ್ ಶಾಪ್ ಆಗಿದೆ.

ಒಬ್ಬ ಇಲ್ಲಿ ಮೊಬೈಲ್ ಅಲ್ಲಿ ಫೋಟೋ ತೆಗೆಯೋದ್ ಕೂಡ ಕಾಣ್ತಾ ಇದೆ.

ಫುಟ್ ಪಾತ್ ಮೇಲೆ ಜನರೆಲ್ಲ ಓಡಾಡ್ತಾಇದಾರೆ.

ಇದು ಒಂದು ಟೆಕ್ಸ್ಟ್ ಟೈಲ್ ಆಗಿದೆ.

ಇಲ್ಲಿ ಕೆರಿಯರ್ ಕಂಪನಿ ಅಂತ ಟ್ಯೂಷನ್ ಸೆಂಟ್ರು ಇದೆ.

ಇದು ಹಾಸ್ಪಿಟಲ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಂತ ಬೋರ್ಡು ಹಾಕಕೊಂಡಿದಾರೆ.

ಒಂದು ಸಾನಿಟೈಜರ್ ಬಾಟಲ್ ಕೂಡ ಇಲ್ಲಿ ಇದೆ.

ಇಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಇಲ್ಲಿ ಬಿದ್ರು ಕೊಲನ್ನ ಕೊಟ್ಟಿದ್ದಾರೆ ಅದು ಕೂಡ ಕಾಣ್ತಾ ಇದೆ.

ಬೈಕ್ ಗ್ಯಾರೇಜ್ ಕಾಣ್ತಾ ಇದೆ ಎಲ್ಲೋ ಕಲರ್ ಬೈಕನ್ನ ರಿಪೇರಿಗೆ ಇಟ್ಕೊಂಡಿದ್ದಾರೆ ಅದು ಕಾಣ್ತಾ ಇದೆ.

ಮುಂದೆ ತುಂಬಾ ಸುತ್ತಮುತ್ತಲು ಮರಗಳು ಇರೋದು ಕೂಡ ಕಾಣ್ತಾಯಿದೆ.

ಇಲ್ಲಿ ರಿಸೆಪ್ಶನಿಸ್ಟ್ ಇಲ್ಲಿ ಕುತ್ಕೊಂಡಿದ್ದಾರೆ ಅದು ಕೂಡ ಕಾಣ್ತಾ ಇದೆ.

ರಿಸೆಪ್ಶನಿಷ್ಟ್ ಜೊತೆ ಇಬ್ರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ.

ಟೇಬಲ್ ಫ್ಯಾನ್ ನನ್ನ ವಾಲ್ ಗೆ ಹ್ಯಾಂಗ್ ಮಾಡಿದರೆ.

ಎಲ್ಲಿ ಒಬ್ಬ ಆನೆಯನ್ನು ನೀರಿನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ.

ಕೆಳಗಡೆ ಇಲ್ಲಿ ತೂಗು ಸೇತುವೆ ಇರೋದು ಕೂಡ ಕಾಣ್ತಾ ಇದೆ.

ತುಂಬಾ ಜನ ಕುತ್ಕೊಂಡು ಸೆಂಟ್ರಿಂಗ್ ಮಾಡ್ತಾ ಇದಾರೆ ಒಬ್ಬ ನಿಂತ್ಕೊಂಡಿದಾನೆ.

ಡಿಫ್ರೆಂಟ್ ಟೂಲ್ಸ್ ಇದೆ ಎಕ್ಸಸೈಜ್ ಮಾಡಕ್ಕೆ ಇಲ್ಲಿ.

ಒನ್ ಫ್ಯಾನ್ಸ್ ಇದೆ ಅದು ಕೂಡ ಕಾಣ್ತಾ ಇದೆ.

ಹಿಂದೆ ತುಂಬಾ ಕಲ್ಲು ಕಲ್ಲು ಬಂಡೆಗಳು ಎಲ್ಲ ಇರೋದು ಕೂಡ ಕಾಣ್ತಾ ಇದೆ.

ಇದು ಒಂದು ದೊಡ್ಡದಾದ ಗುಡ್ಡ ಆಗಿದೆ.

ಇಲ್ಲಿ ತುಂಬಾ ಕಲ್ಲು ಬಂಡೆ ಇರೋದು ಕಾಣ್ತಾ ಇದೆ.

ಅಲ್ಲಿ ನಿತ್ಕೊಂಡ್ ನೋಡಿದರೆ ಪಕ್ಕದಲ್ಲೆಲ್ಲ ಆ ಮಿಸ್ಟ್ ತರ ಇರೋದು ಕಾಣ್ತಾ ಇದೆ.

ಇಬ್ರು ಇಲ್ಲಿ ನಿಂತ್ಕೊಂಡು ಪರ್ಚೇಸ್ ಮಾಡ್ತಾ ಇದಾರೆ.

ಎದುರಗಡೆ ಒಬ್ಬ ಟೂ ವೀಲರ್ ಲ್ಲಿ ಕೂತ್ಕೊಂಡಿದಾನೆ ಅದು ಕಾಣ್ತಾ ಇದೆ.

ಒಂದು ಟ್ರಕ್ ಇದೆ ಅದು ಕೊಡ ಕಾಣ್ತಾ ಇದೆ.

ಅತ್ತ ಟಿ_ವಿ ಕೂಡ ಇಲ್ಲಿ ಆನ್ ಆಗಿದೆ.

ಇಲ್ಲಿ ಕ್ರಿಸ್ ಮಸ್ ಸೆಲಬ್ರೆಶನ್ ನಡಿತ ಇದೆ.

ಅದರಲ್ಲಿ ಮದರ್ ತೆರೇಸಾ ಯೇಸು ಫೋಟೋ ಮೇರಿ ಫೋಟೋ ಕಾಣ್ತಾ ಇದೆ.

ಫೋರ್ ಮೆಂಬರ್ಸ್ ನಿತ್ಕೊಂಡು ಇಲ್ಲಿ ಕೊಡ್ತಾ ಇದ್ದಾರೆ.

ಇಲ್ಲಿ ಐದು ಜನ ಇರೋದು ಕಾಣ್ತಾ ಇದೆ ಒಬ್ಬ ಕೂತ್ಕೊಂಡಿದ್ದಾನೆ.

ಫ್ರಂಟಲ್ಲಿ ತುಂಬಾ ಟೂ ವೀಲರ್ಸು ಪಾರ್ಕಿಂಗ್ ಆಗಿದೆ.

ಅದರ ಎದ್ರುಗಡೆ ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣ್ತಾ ಇದೆ.

ಮನೆ ಮೇಲ್ಗಡೆ ಸೋಲಾರ್ ಮತ್ತೆ ಸಿಂಟಾಕ್ಸ್ ಇರೋದು ಕಾಣ್ತಾ ಇದೆ.

ತುಂಬಾ ಸ್ಪೇರ್ ಪಾರ್ಟ್ಸ್ ಎದ್ರುಗಡೆ ಇರೋದು ಕಾಣ್ತಾ ಇದೆ.

ಒಂದು ಓಮಿನಿ ಕಾರ್ ಇರೋದು ಕಾಣ್ತಾ ಇದೆ.

ಇಲ್ಲಿ ಎರಡು ಟೂ ವೀಲರ್ ಪಾರ್ಕಿಂಗ್ ಆಗಿರುವುದು ಕಾಣತಾಯಿದೆ.

ಎಂಟರ್ ಓನ್ಲಿ ವಿತ್ ಮಾಸ್ಕ್ ಅಂತ ಬೋರ್ಡ್ ಹಾಕಿದ್ದಾರೆ.

ಟಿ_ವಿ ಆನ್ ಆಗಿದೆ ತುಂಬಾ ಫೋಟೋಸ್ ಇರೋದು ಕಾಣ್ತಾಯಿದೆ.

ಒಬ್ಬ ಮನುಷ್ಯ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾನೆ ಇಲ್ಲಿ.